ಈ ಲೈಟ್ ಬೆಳಕಿಂದ ಕೂಡಿದೆ ಲೈಟ ಬೆಳಕು ನೋಡಿದರೆ ತುಂಬಾ ಚೆನ್ನಾಗಿ ಕಾಣುತಿದೆ ತುಂಬ ಚೆನ್ನಾಗಿ ಕಾಣಿಸುತ ಇದೆ ಲೈಟ್ಗಳು ತುಂಬ ಚೆನ್ನಾಗಿ ಕಾಣುಸುತಿದೆ ಲೈಟುಗಳಿಂದ ಕೂಡಿದ ತುಂಬ ಚೆನ್ನಾಗಿ ಕಾಣುತಿದೆ .

ಯೋಗ ಕ್ಲಾಸ್ ಆಗಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ಯೋಗ ಕ್ಲಾಸ್ ಆಗಿದ್ದು ನೋಡಲು ತುಂಬಾ ಚೆನ್ನಾಗಿ ಕಣ್ಣಿಸುತ್ತಿದೆ. ಕ್ಲಾಸ್ನೋಡಲು ತು--

ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ತುಂಬಾ ದೊಡ್ಡದಾದ ಎತ್ತರವಾದ ಕಟ್ಟಡಗಳಿಂದ ಕೂಡಿದ್ದು ನೋಡಲು ತುಂಬಾ ಸುಂದರವಾಗಿ ಕಾಣಿಸುತ್ತಾ ಇದೆ.